ಅಲ್ಲಿ ಒಬ್ಬ ವ್ಯಕ್ತಿಯು ಕೂತಿದ್ದಾರೆ ಅವರ ಕಾಲ್ ಮಾತ್ರ ಕಾಣುತ್ತಿದೆ.

ಇಲ್ಲಿ ಒಬ್ಬ ಮಹಿಳೆಯ ಮುಖವನ್ನು ಮರೆ ಮಾಡಲಾಗಿದೆ.

ಇದು ಒಂದು ಮನೆ ಕಟ್ಟುವ ಜಾಗವಾಗಿದೆ.

ಇಲ್ಲಿ ದೊಡ್ಡ ದೊಡ್ಡ ಮರಗಳಿದಾವೆ ಹಾಗೆ ಇಲ್ಲಿರುವ ವ್ಯಕ್ತಿಗಳ ಮುಖವನ್ನು ಮರೆಮಾಡಲಾಗಿದೆ.

ಇಲ್ಲಿ ದೊಡ್ಡವರು ವಯಸ್ಕರು ಹಾಗು ಮಕ್ಕಳು ಇದ್ದಾರೆ.

ಇದು ಒಂದು ರೋಡ್ ಸೈಡ ಲ್ಲಿ ಇರುವಂತಹ ಮಸೀದಿಯಾಗಿದೆ ಆ ರೋಡಿ ನಲ್ಲಿ ನಾಲ್ಕು ಜನ ವ್ಯಕ್ತಿಗಳು ಹೋಗುತ್ತಿದ್ದಾರೆ.

ಈ ತುಂಬ ಲೈಟಿಂಗ್ಸ್ ಇದಾವೆ ಡಷ್ಟ್ಬಿನ್ ಇದೆ.

ಹಾಗೆ ಗೋಡೆ ಮೇಲೆ ಸ್ಟಿಕರ್ಸ್ ಇದವೆ.

ಕಂಪೌಂಡಿ ನ ಪಕ್ಕ ಗೇಟಿ ನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಮರದ ಕೆಳಗಡೆ ಕೂತಿದ್ದಾರೆ.

ಹಾಗೆ ಇಲ್ಲಿ ಕಲ್ಲುಗಳು ಸಹ ಕಾಣುತ್ತಿದ್ದಾವೆ.

ಇಲ್ಲಿ ತುಂಬಾ ಬ್ಯಾಗ್ ಗಳಿದಾವೆ ಹಾಗೆ ಒಂದು ಮೂರ್ತಿ ಇದೆ.

ಅವರ ಹಿಂದುಗಡೆ ದೊಡ್ಡದಾದ ಕನ್ನಡಿ ಇದೆ.